ಹಾಗೆ ಇದರ ಮುಂಭಾಗದಲ್ಲಿ ಎರಡು ರೀತಿಯ ನೀರಲ್ ಬಾಟಲ್ ಗಳನ್ನು ಕಾಣಬಹುದು ಹಾಗೆ ಇದರಲ್ಲಿ ಮೆಟ್ಟಲಿನ ವ್ಯವಸ್ಥೆಯನ್ನು ನಾವು ಕಾಣಬಹುದು ಹಾಗೆ ದೂರದಲ್ಲಿ ಟೇಬಲ್ ಅನ್ನು ಅಳವಡಿಸಿದ್ದು--

ಹಾಗೆ ಮತ್ತು ಒಂದು ಫ್ಯಾನಿನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಇದರಲ್ಲಿ ಒಂದು ದೊಡ್ಡದಾದ ಟೇಬಲ್ ಅನ್ನು ಕಾಣಬಹುದು ಆ ಟೇಬಲ್ ನ ಮುಂದೆ--

ಕೆ_ಎಸ್_ರ್_ಟಿ_ಸಿ ತರಬೇತಿ ಶಾಖೆ ಎಂದು ಇದು ಇದರ ಮುಂಗದ ಆವರಣವಾಗಿದೆ.

ಭಾಗದಲ್ಲಿ ದೊಡ್ಡದಾದ ಬೋರ್ಡ್ ಅನ್ನು ನಾವು ಕಾಣಬಹುದು.

ದಿಂಬುಗಳನ್ನು ಅಳವಡಿಸಿದ್ದಾರೆ ಹಾಗೆ ಎರಡು ರೀತಿಯಾದ--

ಮನೆಗಳನ್ನು ಕಾಣಬಹುದು ಹಾಗೆ ಹಲವಾರು ರೀತಿಯಾದ ತೆಂಗಿನ ಮರ ಮತ್ತು ಬೇರೆ ರೀತಿಯ ಮರಗಳನ್ನು ಕಾಣಬಹುದು.

ಇದು ಒಂದು ಸೈಕಲ್ಲಿನ ಅಂಗಡಿ ಆಗಿದೆ ಇಲ್ಲಿ ಹಲವಾರು ರೀತಿಯ ಸೈಕಲ್ಗಳು ಮತ್ತು ಸಣ್ಣ ಮಕ್ಕಳ ಆಟಿಕೆ ಸಾಮಾನುಗಳು ಸಿಗುತ್ತವೆ ಎಂದು ಹೇಳಬಹುದು.

ಇದರಲ್ಲಿ ಫಂಕ್ಷನ್ ಅನ್ನು ಹೂವಿನ ಆಕಾರದಿಂದ ಡಿಜೖನಿನಲ್ಲಿ ಅಳವಡಿಸಿದ್ದಾರೆ.

ಬುಟ್ಟಿಯಲ್ಲಿ ಗಿಡವನ್ನು ನೆಟ್ಟಿರುವ ದೃಶ್ಯವನ್ನು ಕಾಣಬಹುದು ಹಾಗೆಯೇ ಅರವಿಯ ಮೆಸ್ ಅನ್ನು ಹಾಕಿರುವ ದೃಶ್ಯವನ್ನು ಕಾಣಬಹುದು.

ವ್ಯಕ್ತಿಗಳನ್ನು ನಾವು ಕಾಣಬಹುದು ಹಾಗೆ ಹಿಂದುಗಡೆ ಒಂದು ಮನೆ ಇದೆ ಎಂದು ಹೇಳಬಹುದು ಆ ಮನೆಯಲ್ಲಿ ಒಂದು ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಹಾಗೆ ಸಣ್ಣ ಪುಟ್ಟ ಸಸಿ ಗಿಡಗಳು ಇಲ್ಲಿ ಕಾಣುತ್ತವೆ.

ಇದು ಒಂದು ಡರ್ಸಿ ಆಕಳ ಎಂದು ಹೇಳಬಹುದು ಈ ಡರ್ಸಿ ಆಕಳ ನೋಡಲು ಕರಿಬಣ್ಣದಿಂದ ಕೂಡಿದ್ದು ಇಲ್ಲಿ ಇಬ್ಬರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು ಹಾಗೆ ಅವರ ಹಿಂದುಗಡೆ ಒಂದು--

ಈ ದೇವಸ್ಥಾನವು ಒಂದು ಸ್ಟಾರ್ ಎಂದು ಆಗಿದೆ ಎಂದು ಹೇಳಬಹುದು ಒಟ್ಟಾರೆ ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇಲ್ಲಿ ಒಂದು ಕಾರು ಮೈ ತೊಳಿಯುವ ದೃಶ್ಯವನ್ನು ನಾವು ಕಾಣಬಹುದು.

ಇದರ ಬಾಜು ಸಣ್ಣ ಪುಟ್ಟ ಗಿಡ ಮರಗಳು ಹೂವಿನ ಗಿಡಗಳನ್ನು ಕಾಣಬಹುದು ಹಾಗೆ ಒಳಗಡೆ ಸಣ್ಣ ಪುಟ್ಟ ವಸ್ತುಗಳನ್ನು ಕಾಣಬಹುದು.

ಹಾಗೆ ಸಣ್ಣ ಪುಟ್ಟ ಗಿಡಮರಗಳನ್ನು ಕಾಣಬಹುದು ಇಲ್ಲಿ ನೀರು ನೋಡಲು ತುಂಬಾ ಸುಂದರವಾಗಿದ್ದು ಮೇಲೆ ಮೋಡ ಕವಿದ ವಾತಾವರಣವನ್ನು ಕಾಣಬಹುದು.

ಇದು ಒಂದು ಗುಡ್ಡದಲ್ಲಿ ದೇವರು ಕಾಣುತ್ತಿರುವ ದೇವಸ್ಥಾನವೆಂದು ಹೇಳಬಹುದು ಹಾಗೆ ಇದರ ಬಾಜು ನೀರು ಹರಿಯುತ್ತಿರುವ ದೃಶ್ಯವೆಂದು ಹೇಳಬಹುದು.

ಇದು ಒಂದು ಟೆರ್ ಗಳ ಅಂಗಡಿಯಾಗಿದೆ ಅಥವ ಷೋರೂಮ್ ಆಗಿದೆ ಇಲ್ಲಿ ಹಲವಾರು ರೀತಿಯ ಟೈರ್ ಗಳನ್ನು ನಾವು ಕಾಣಬಹುದು.

ಇದು ಒಂದು ಕರೆಂಟಿನ ವಿದ್ಯುತ್ ಬೋರ್ಡ್ ಎಂದು ಹೇಳಬಹುದು ಈ ಬೋರ್ಡಿನಲ್ಲಿ ಹಲವಾರು ರೀತಿಯಾದ ಮಷೀನ್ ಗಳನ್ನು ಕಾಣಬಹುದು ಹಾಗೆ ಇದರಲ್ಲಿ ದೊಡ್ಡದಾದ ಶೇಡಿನ ಆಕಾರದಲ್ಲಿ ಇವುಗಳನ್ನು ಇಟ್ಟಿದ್ದಾರೆ ಎಂದು ಹೇಳಬಹುದು.

ವ್ಯವಸ್ಥೆಯನ್ನು ಅಳವಡಿಸಿದ್ದು ಇದರಲ್ಲಿ ನಾವು ಒಂದು ಟಿ_ವಿ ಯನ್ನು ಕಾಣಬಹುದು.

ಇದರ ಮುಂಭಾಗದಲ್ಲಿ ಒಂದು ಸಣ್ಣದಾದ ಕಬ್ಬಿಣದ ಚೇರ್ ಅನ್ನು ನಾವು ಕಾಣಬಹುದು.

ಪಾರ್ಟಿಕಲ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಹಾಗೆ ದೂರದಲ್ಲಿ ಒಂದು ಗಾಡಿಯನ್ನು ನಾವು ಬೈಕನ್ನು ಕಾಣಬಹುದು.

ದೊಡ್ಡದಾದ ಬೆಡ್ ಶೀಟ್ ಅನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು ಹಾಗೆ ಅದರಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಅಳವಡಿಸಿದ್ದಾರೆಂದು ಹೇಳಬಹುದು ಹಾಗೆ ಇದರಲ್ಲಿ ಒಂದು ಫ್ಯಾನಿ ನ ವ್ಯವಸ್ಥೆ ಇದೆ ಎಂದು ಹೇಳಬಹುದು.

ಹಾಗೂ ಪ್ರತಿಯೊಂದರಲ್ಲಿಯೂ ಬಾಕ್ಸ್ ಗಳನ್ನು ನಾವು ಕಾಣಬಹುದು.

ಇಲ್ಲಿ ಇಬ್ಬರು ಗಂಡ ಹೆಂಡತಿಯರು ನಿಂತಿರುವುದನ್ನು ನಾವು ಕಾಣಬಹುದು.

ಅದರ ಇಂಭಾಗದಲ್ಲಿ ಒಂದು ಕಬ್ಬಿಣದ ಗೇಟ್ ಅನ್ನು ನಾವು ಕಾಣಬಹುದು.